ಅಹ್ ಈ ಚಿತ್ರದಲ್ಲಿ ಎಲ್ಲ ಮನೆಗಳು ಇವೆ ಮನೆಗಳ ಸುತ್ತ --

ಅದಕ್ಕಾಗಿ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛತೆ ಇಂದ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ.

ತರಗತಿಯ ಕ್ಲಾಸ್ ರೂಮ್ ಅನ್ನು ಕಾಣಬಹುದು ಇದರಲ್ಲಿ ಬೆಂಚು ಬೋರ್ಡ್ ಎಲ್ಲ ಇದ್ದವ.

ಆಹ್ಹ್ ತನ್ನ ಜೀವನದ ಪ್ರತಿ ದಿನಗಳನ್ನು ಇಲ್ಲೇ ಕಳೆಯುತ್ತೇವೆ-

ಮತ್ ಇದಕ್ಕೆ ಮೆಣಸಿನಕಾಯೀ ಆಡ್ ಮಾಡಿದ್ರೆ ಸ್ವಲ್ಪ ಖಾರ ಆಗುತ್ತೆ.

ನಮ್ ಹುಡುಗರು ಯಾರು ಕಾಣಿಸ್ತಾ ಇಲ್ಲ.

ಈ ಕಾರ್ ತುಂಬಾ ಕೆಟ್ ಹೋಗಿದೆ ಅನುಸತ್ತೆ.

ಆಹ್ಹ್ ಮತ್ತು ಹೊರಗಡೆ ಬಾಡಿಗೆ ಕೊಡೋಕ್ ಎಲ್ಲ--

ಇದು ಒಂದು ತರಕಾರಿ ಮಾರ್ಕೆಟ್ ನ ದ್ರಶ್ಯ ಇದರಲ್ಲಿ ಒಂದಿಷ್ಟ್ ಜನ ವ್ಯಾಪಾರ ಮಾಡ್ತಿದಾದರೆ ಒಂದಿಷ್ಟ್ ಜನ ಸುಮ್ನೆ ಕೂತಿದ್ದಾರೆ.

ಬರೀ ಎಲ್ ನೋಡಿದ್ರು ಬರಿ ಪಲ್ಯ ಮತ್ತೆ --

ಇದು ಒಂದು ಕೊರೊನ ಸಮಯದಲ್ಲಿ ಹಾಕಿರುವಂಥ ಬೋರ್ಡ್ --

ಆಹ್ಹ್ ಅಂಗಡಿ ಮಾಲೀಕರು ಅವ್ರಿಗೆಲ್ಲ ವಸ್ತುಗಳನ್ನು ತೋರಿಸ್ತಾ ಇದ್ದಾರೆ.

ಇಲ್ಲಿ ಒಬ್ಬ ಕೆಲೆಸಗಾರ ಪ್ಲಮ್ಬಿಂಗ್ ಕೆಲಸವನ್ನು ಮಾಡ್ತಾ ಇರುವುದನ್ನು ನಾವು ನೋಡಬಹುದು.

ಮೇಲೆ ನಾವು ಎ ಸಿ ಅನ್ನೆಲ್ಲ ನೋಡಬಹುದು.

ಇದು ನಮ್ ದೇಶದಲ್ಲಿ ತುಂಬಾಮುಖ್ಯ. ಈ ರೀತಿಯಾಗಿ ನಾವು ಎಲ್ಲ ಸ್ಲಂ ಗಳಿಗೂ ಭೇಟಿ ಕೊಟ್ಟು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸ --

ಇದು ಒಂದು ಐಸ್ ಕ್ರೀಮ್ ನ ದ್ರಶ್ಯ ಐದರಲ್ಲಿ ಮೂರೂ ಫ್ಲೇವರ್ ಗಳು ಇದ್ದವೇ.

ಅಹ್ ನಮ್ಮ ಆರೋಗ್ಯವನ್ನು ನಾವು ಹದ್ದು ಬಸ್ತಿಲ್ಲಿ ಇಟ್ಕೋಬಹೌ --

ಇಲ್ ಎಲ್ಲರೂ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಕುತಿದಾರೆ ಇದೊಂದು ಯಾವ್ದೋ ಮುಸ್ಲಿಂರ ಹಬ್ಬ ಅನ್ಸತ್ತೆ ಇದು ಈದ್ ಮಿಲಾದ್ ಇರ್ಬಹುದು ಮೊಹರಂ ಇರಬಹುದು ಇಲ್ಲ --

ಆಹ್ಹ್ ತನ್ನ ಗೆಳೆಯನ ಜೊತೆ ಫೋಟೋ ತೆಕ್ಕೋಬೇಕಂತ ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದಾರೆ.

ಇದು ಒಂದು ಎಲೆಕ್ಟ್ರಿಕಲ್ಸ್ ಅಂಗಡಿ ಇದರ ಹೆಸರು ಸನ್ರೈಸ್ ಎಲೆಕ್ಟ್ರಿಕಲ್ಸ್ ಅಂತ --

ಆ ಇಲ್ಲಿ ಅಂಗಡಿ ಮಾಲಿಕನು ತನ್ನ ಮೊಬೈಲ್ ನಂಬರ್ ಅನ್ನು ಮೇಲೆ ಬರೆದಿದ್ದಾನೆ.

ಇದು ಒಂದು ಅಹ್ ಟೈರ್ಸ್ನ ಅಂಗಡಿ ಇದರ ಹೆಸರು ಸತೀಶ್ ಟೈರ್ಸ್ ಅಂತ --

ಇದು ತುಂಬಾ ಸಣ್ಣದಾಗಿದೆ ಇದಾಗಿ ಕೇವಲ ಒಬ್ಬ ಮನುಷ್ಯ ಮಾತ್ರ ಒಳಗಡೆ ಹೋಗಬಹುದು.

ಇದು ಇದು ಮನೆಯ ಚಿತ್ರ. ಬರೇ ಇಲ್ಲಿ ಒಂದೇ ಮನೆ ಇದೆ ಸುತ್ತ ಯಾವ ಮನೇನು ಇಲ್ಲ.

ಬಾಗಿಲು ಎಲ್ಲ ತೆಗೆದಿದೆ ಒಳಗಡೆ ಇದ್ದಾರೆ ಅನ್ಸುತ್ತೆ --

ಅಹ್ ತುಂಬಾ ಜನ ಇದ್ದಾರೆ ಶಿಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ಜನ ಕೆ.ಎಸ್.ಆರ್.ಟಿ.ಸಿ. ಬಸ್ ನ--

ಇದು ಒಂದು ಸಣ್ಣದಾದ ಅಪಾರ್ಟ್ಮೆಂಟ್ . ಇದರಲ್ಲಿ ಎರಡು ಬಾಡಿಗೆ ನಲಕ್ ನಾಲ್ಕ್ ಮನೆಗಳಿದೆ.

ಅಹ್ ಇಲ್ಲಿ ತುಂಬಾ ಜನ ಇದ್ದಾರೆ ಅನ್ಸುತ್ತೆ ಹೊರಗಡೆ ಒಂದ್ ಎರಡ್ ಮೂರೂ ಕಾರ್ ಗಳಿವೆ ಒಂದೆರಡು ಬೈಕ್ ಗಳಿವೆ.

ಇದು ಒಂದು ಹಳೆ ಕಾಲದ ಕೋಟೆಯ ದ್ರಶ್ಯ ಈ ಕೋಟೆಯ ಮೇಲೆ --

ಅಹ್ ಅಡಿಕೆ ಗಿಡಗಳು ಅನ್ಸುತ್ತೆ ಅಷ್ಟೊಂದು ಕ್ಲಿಯರ್ ಆಗಿ ಅನಿಸ್ತಿಲ್ಲ ಅಡಿಕೆ ಗಿಡ ಇಲ್ಲ ತೆಂಗಿನ ಗಿಡ ಇರಬಹುದು.

ಸೇವಂತಿಗೆ ಹೂವು ಮತ್ತು ಒಂದೆರಡು ಗುಲಾಬಿ ಹೂವು ಇದೆ.

ಆದರೆ ಇಲ್ಲಿ ಈ ಹೂವ ಹೂವಿನ ಅಂಗಡಿ ಮಾಲೀಕರೇ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಅಂತ--

ಇದು ಹಿಚ್ ಆರ್ ಡಿ ಹೆಲ್ತ್ ಸೆಂಟರ್ .

ಇದು ಈಗ ತಾನೇ ನಿರ್ಮಾಣ ಆಗಿ ಈಗ್ ತಾನೇ ಉದ್ಘಾಟನೆ ಆಗಿದೆ ಅನ್ಸುತ್ತೆ --

ಸಾಮಾನ್ಯವಾಗಿ ಇದನ್ನ ಮನೆಯಲ್ಲಿ ಯೂಸ್ ಮಾಡೋದಿಲ್ಲ.